ಸುತ್ತಲೂ ಗುಡ್ಡ ಬೆಟ್ಟಗಳು ಇದಾವೆ ಅಲ್ಲಿ ಎರಡು ಜರಿ ಹರಿಯುವದನ್ನು ನೋಡಬಸಹುದು .

ಹಳ್ದಿ ಬಣ್ಣದ ಹೂವು ಮತ್ತು ತರಕಾರಿ ಕೂಡಾ ನಾವು ಸೊಪ್ಪನ್ನು ಕೂಡಾ ನಾವು ಮಾರ್ತಿರುವದನ್ನ ನಾವ್ ಇಲ್ಲಿ ನೋಡ್ತಿರಬಹುದು. ಈದ್ ಒಂದು ಮಾರ್ಕೆಟ್ ಚಿತ್ರಣವಾಗಿದೆ.

ಇದು ಒಂದು ಕೆರೆಯ ದೃಶ್ ವಾಗಿದ್ದು ಇದರಲ್ಲಿ ನೀರನ್ನು ನಾವು ಕಾಣಬಹುದು ಅಷ್ಟೊಂದು ತುಂಬಿ ಹರಿತಾಇಲ್ಲ ನೀರು.

ಮತ್ತು ನೀರು ಗುಡ್ಡಗಳ ಮಧ್ಯೆ ಕಲ್ಲು ಬಂಡೆಗಳ ಮಧ್ಯೆಯಿಂದ ಅಹ್ ಕೋರ್ಗಕೊಂಡು ಹೊರಗ ಬರುವಂತಹ ಚಿತ್ರಣ ಇದು.